ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದಾರೆ ಓನರ್ ಅನ್ಸುತ್ತೆ ಮೊಬೈಲ್ ನೋಡ್ತಾ ನಿತ್ಕೊಂಡ್ ಇದಾರೆ.

ಏನೋ ಒಂದಷ್ಟು ಭಾವನೆಗಳನ್ನ ಹೇಳ್ತಿದಾರೆ ಮತ್ತೊಬ್ಬ ವ್ಯಕ್ತಿ ಎಕಾಂಗೆ ಆಗಿ ಅದ್ನೇ ನೋಡ್ತಿದಾನೆ ಸೌಂದರ್ಯ ಸವಿ

ಎಂತವ್ರಗ್ ಆದ್ರೂ ಅಸೆ ಇರುತ್ತೆ ಇಂತ ದೊಡ್ದು ಹೋಟೆಲ್ ಒಂದ್ ಇಡೀ ದಿನಾ ಸಮಯ ಎಂಎನಾದ್ರು ತಿಂತ ಇರ್ಬೇಕು ಅಂತ ಅಸೆ